ಇದು ತರಕಾರಿ ಬಂಡಿಯಾಗಿದೆ ಈ ತರಕಾರಿ ಬಂಡಿಯ ಮೇಲೆ ಎಲ್ಲಾ ರೀತಿ ತರಕಾರಿಗಳನ್ನ ನಾವು ನೋಡಬಹುದು ಹಾಗಲ ಕಾಯಿ ಸೌತೆ ಕಾಯಿ ಕ್ಯಾಪ್ಸಿಕಂ ಬೆಂಡೆಕಾಯಿ ಗೆಣಸು --

ಎಲ್ ಬೀಳ್ತೀವೋ ಅನ್ನೋದು ಗೊತ್ತಿಲ್ಲ ಆದ್ರೂ ಸಹ ಅವರು ತುಂಬಾ ಧೈರ್ಯಶಾಲಿಗಳಾಗಿ ಅದುನ್ನ ಅತ್ಲಿಕ್ಕಾಗಿ ತುಂಬಾ ವಿವೇಕ ವಿವೇಕ ಬಳಸ್ದ ಇತ್ತ ಇದ್ದಾರೆ ಅನ್ನೋದನ್ನ ನಾವು ನೋಡಬಹುದು .

ಇಲ್ಲಿ ಒಬ್ಬ ಸ್ತ್ರೀ ಅವರ ಹೆಸರು ನೋಡುದಾದರೆ ಉದಯ ಲಕ್ಷ್ಮಿ ಅಂತ ಸೊ ಇದನ್ನ ಅವರು--

ಫ್ರೆಂಡ್ಸ್ ಹೀಗ ಮುಂದೆ ಬರುವಂತಹ ಕೋಳಿ ಪಂದ್ಯದಲ್ಲಿ ಈ ಹುಂಜ ಆಡಲಿಕ್ಕೆ ಸಿದ್ಧವಾಗಿದೆ ಅಂತ ಈ ಚಿತ್ರ ನೋಡೋ ಮೂಲಕನೇ ನಮಗೆ ಗೊತ್ತಾಗುತ್ತೆ.

ಇದು ಹಣ್ಣನ ಮಾರುವಂತ ಬಂಡಿಯಾಗಿದೆ ಜನಸಾಮಾನ್ಯರು ಜಾಸ್ತಿ ಇತರ ಬಂಡಿಗಳ ಮೇಲೆ ಹಣ್ಣನ ಮಾರ್ತಾರೆ ಅಲ್ಲಿ --